ಇದು ಆಟದ ಮೈದಾನ ಐಕಮಕ ಸೇರ್ಕೊಂಡ್ ಇಲ್ಲಿ ಆಟ ಅಡ್ತವರ ಸಂಜೆ ಆಗಿರೋದ್ರಿಂದ ಅಲ್ಲಿ ಲೈಟ್ ಆಕಾರ--

ಲೈಟ್ ಬೆಳಕು ರಿಪ್ಲೈ ಅಂದ್ರ ಕಿರಣಗಳು ಬಂದಾಗ ಗ್ರೀನ್ ಆಗಿರೋದ್ರಿಂದ ಆಟ ಅಡೊಕು ತುಂಬಾ ಚನ್ನಾಗಿ--

ಫೈಟರ್ ಕೋಳಿ ಇದು ಇದು ಹೆಚ್ಚು ಜೂಜ್ಜ್ ಆಡಾಕ ಕುಸ್ತಿ ಬಿಡಾಕ ಸಾಕ್ತರ ಆದ್ರೂ ಇದು ಮಾಂಸನು ಒಳ್ಳೆ ಟೇಸ್ಟ್ ಆಗಿ ಚನ್ನಗಿರುತ್ತ.

ಮರಗಳು ದೊಡ್ಡ್ ದೊಡ್ಡ್ ಮರಗಳು ಆದ್ರೂ ಮದ್ಯ ತುಂಬಾ ಚನ್ನಗದ ಮಕ್ಕಳಾಗ್ ಅಂತೂ ಆಟ ಅಡಕ ಅಂತು ತುಂಬ--